ಹೌದ ಮತ್ತೆ ಈಗ ಏನ್ ಮಾಡ್ತಿದ್ದಿ ಈಗ? ನಾನ್ ಎಂತ ಎಲ್ಲ ಕೆಲ್ಸ cum manager ಆಗಿ ಇದು ಮಾಡಿದ್ದಾರೆ. ಹೌದಾ ಯಾವ company ಅಲ್ಲಿ ನಿಮ್ಮದು? Company ಅದು ಉಂಟಲ್ಲಾ ಆ ನಮ್ದು Wipro ಅದ್ರಲ್ಲಿ. ಹೌದಾ ಅಲ್ಲಿಗೆ ಸೇರಿದ್ದಾ ಮಾರೆ ಆಗ್ಬೋದು ಮಾರೆ. ಮತ್ತೆ ನೀನ್ ಯಾವ ಕೆಲ್ಸ ಮಾಡುದು? ನಮ್ಮದು ಇಲ್ಲೆ ಒಂದು ಹತ್ತಿರ ನಮ್ಮದೊಂದು college ಇದೆಯಲ್ಲ ಪೊಲಿಪಲ್ಲಿ ಅಲ್ಲಿ clerk ಆಗಿ ನಾನ್ ಕೆಲಸ ಮಾಡ್ತಾ ಇದ್ದೀನಿ. ಅ ಹೌದಾ ಅಲ್ಲಿ ಕೆಲಸ ಮಾಡುದಾ ಅಲ್ಲಿ ನಮ್ಮ ಮನೆ ಬದಿಯಲ್ಲಿರುವ ಮಕ್ಕಳು ಸುಮಾರು ಅಲ್ಲಿಗೆ ಹೋಗ್ತಾರೆ ಕಲೀಲಿಕ್ಕೆ.

ಹಾ ಹೇಗೆ ಮತ್ತೆ ಸಂಬಳ ಎಲ್ಲ ಹೇಗಿದೆ ನಿನ್ಗೆ ಹೇಗ್ ಕೊಡ್ತಾರೆ? ಸಂಬಳ ನಲವತ್ತು ಸಾವಿರ ಉಂಟು ಸಂಬಳ.

ನಂಗೆ ಅಷ್ಟೆಲ್ಲ ಇಲ್ಲ ನಾನು ನಿಮ್ಮ ತರ manager ಎಲ್ಲ ಅಲ್ಲಲ್ಲ ನನ್ಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಕೊಡ್ತಾರೆ ಅಷ್ಟೆ.

ಹಾ ಹೌದು ಮಾರೆ ಮತ್ತೆ office ಅಲ್ಲೆಲ್ಲ ಹೇಗೆ ನಡೀತಿದೆ? Office ನಡೀತಾ ಉಂಟು, manager ಮಾಡಿದಲ್ಲಾ, ಕುತ್ಕೊಂಡು ಕುತ್ಕೊಂಡು ಇಲ್ಲಿ ಜಡ ಏರಿದೆ ಅದಕ್ಕೆ ಸಂಜೆಯಲ್ಲಿ ವ್ಯಾಯಾಮ ಶಾಲೆಗೆ ಸೇರಿದ್ದು. ಹೌದಾ? ಎಲ್ಲಿ ವ್ಯಾಯಾಮ ಶಾಲೆ ನಿಮ್ಮದು? ವ್ಯಾಯಾಮ ಶಾಲೆ ಇಲ್ಲೆ ಹತ್ತಿರದಲ್ಲಿ ಕಾಪು ಉಂಟಲ್ಲಾ? ಹಾ ಕಾಪು ಅಲ್ಲಿಯಾ ಹೆಸರೆಂತ ಅದು ವ್ಯಾಯಾಮ ಶಾಲೆಯದ್ದು ನಿಮ್ಮದು?

ವಜ್ರದಲ್ಲಿ ಹೋಗುದ ನೀವು?

ಹೌದಾ ಅಲ್ಲಿ ಪರಿಚಯಸ್ತರು ಯಾರಾದ್ರೂ ಇದ್ದಾರಾ ನಿಮ್ಗೆ? ಹಾ ಹೌದು ಪರಿಚಯಸ್ತರು ಇದ್ದಾರೆ, ಅದಕ್ಕೆ ನಾನು ಅಲ್ಲಿಗೆ ಸೇರಿದ್ದು. ಹೌದಾ ಮತ್ತೆ ಯಾರು ನೀನು ಒಬ್ಬನೇ ಹೋಗುದಾ? ಇಲ್ಲ ನಾನೊಬ್ಬನೇ ಅಲ್ಲ ನಾವಿದು ನಮ್ಮದು ಸ್ನೇಹಿತರಿದ್ದಾರಲ್ಲ ಆದರ್ಶ್ ಮತ್ತೆ ವಿಘ್ನೇಶ್? ಓ ಅವರು ಕೂಡ ಬರ್ತಾರಾ ಈಗ? ಹಾ ಹೌದು ಆದರ್ಶ್ ಕೂಡ ಬರ್ತಾನೆ. ಅವನು ಅಲ್ಲಿ ಜ ಇದು ಆ ಸ್ಪರ್ಧೆಗೆಲ್ಲ ಹೋಗಿ ಸುಮಾರು prize ಎಲ್ಲ ತಗೊಂಡಿದ್ದಾನೆ. ಹೌದಾ ಮಾರೆ? ಅವನಿಗೆ ಆಗಲಿಂದ gym ಅದ್ದು ಸ್ವಲ್ಪ ಇತ್ತಲ್ಲಾ? ಹ ಹೌದು ಅವನ ದೇಹ ಎಲ್ಲ ಗಟ್ಟಿಮುಟ್ಟಾಗಿದೆ. ಹೌದಾ ಎಲ್ಲಿ ಎಲ್ಲ ಸ್ಪರ್ಧೆಗೆ ಹೋಗಿದ್ದಾನೆ ಈಗ? ಅವ ಸುಮಾರು ಕೊಡೆ ಹೋಗಿದ್ದಾನೆ ಅವ ಮ್ಯಾ~ ಮಂಗಳೂರು, ಬ್ಯಾ~ ಬೆಂಗಳೂರು ಅಲ್ಲಿ ಎಲ್ಲಾ ಹೋಗಿ win ಆಗಿ ಬಂದ್ದಿದ್ದಾನೆ. ಹೌದಾ ಮಾರೆ ಆಗ್ಬೋದು ಮಾರೆ ನನ್ಗೆ ಗೊತ್ತಿಲ ಮಾರೆ ಇದ್ರ ವಿಷಯ. ನೀನು ಸೇರು ಒಟ್ಟಿಗೆ ಹೋಗುವ ನಾವೆಲ್ಲಾ. ಹೌದಾ ಅಲ್ಲಿ ಎಷ್ಟಿದೆ ಕಟ್ಲಿಕ್ಕೆ ಎಷ್ಟಿದೆ ಮೊದಲಿಗೆ? ಅಲ್ಲಿ ಮೊದಲ ತಿಂಗಳು ಒಂದು ಸಾವಿರ ಮತ್ತೆ ಮತ್ತೆ ಮಾ ತಿಂಗಳು ತಿಂಗಳು ಐನೂರುಪೈ.

ನೀನೆಷ್ಟು ಎಷ್ಟು ಐದುವರೆಗೆ ಹೋಗುದಾ ಅಲ್ಲ ಸಂಜೆ ಎಷ್ಟು ಬೆಳಿಗ್ಗೆ ಹೋಗುದಾ ನೀನು? ನಾನು ಸಂಜೆ ಐದುವರೆ ಮೇಲೆ ಹೋಗುದು ಕೆಲಸ ಎಲ್ಲ ಮಾಡಿ ಬರುವಾಗ ಸರಿ ಆಗ್ತದಲ್ಲ. ಹೌದು ಅವರು ಆದರ್ಶ್ ನವರು ಕೂಡ ಆ ಹೊತ್ತಿಗೆ ಬರುದಾ? ಹ ಆದರ್ಶ್ ಅಷ್ಟೇ ಹೊತ್ತಿಗೆ ಬರುದು. ಹೌದಾ ಹಾಗಾದ್ರೆ ನಾನು ಕೂಡ.

ಹ ಬಾ ನೀನುಸ ನಾವೆಲ್ಲ ಒಟ್ಟಿಗೆ ಹೋಗುವ. ಹಾ ಆಯ್ತು ಮಾರಾಯ ನಾನ್ ಕೂಡ ಬರ್ತೇನೆ ಅಲ್ಲಿಗೆ ಹೇಗೆ ಎಲ್ಲ ಚಂದ ಹೇಳಿ ಕೊಡ್ತಾರಲ್ಲಾ? ಹೌದು ಅವರು ಚಂದ ಮಾಡಿ ಹೇಳಿ ಕೊಡ್ತಾರೆ ಮತ್ತೆ ನಮ್ಮ ಆದರ್ಶ್ ಇದ್ದಾನಲ್ಲ ಹೇಳಿಕೊಡ್ಲಿಕ್ಕೆ. ಹೌದಾ ಸ್ವಲ್ಪ ಕುತ್ಕೊಂಡು ಕುತ್ಕೊಂಡೆಲ್ಲಾ ಹೊಟ್ಟೆ ಎಲ್ಲ ಬಂದಿದೆ ಮಾರೆ ಜಡ ಹಿಡಿದು ಹೋಗಿದೆ. ಆ ನೀನು ಬಾ ಅದೆಲ್ಲಾ ಕರಗಿಸುವ ಹೊಟ್ಟೆಯೆಲ್ಲ ಕರಗಿಸುವ. ಹ್ಮ್ ಹೌದಾ ವ್ಯಾಯಾಮ ಶಾಲೆಗೆ ನೀನೀಗ ಸೇರಿ ಎಷ್ಟು ಸಮಯ ಆಯ್ತು ಅಲ್ಲಿ? ನಾನೊಂದು ಮೂರ್ನಾಲ್ಕು ತಿಂಗಳಾಯ್ತು ಸೇರಿ. ಹೌದಾ ನಂಗೆ ಬೇಗ ಗೊತ್ತಿದ್ರೆ ನಾನ್ ಕೂಡ ಸೇರ್ತಿದ್ದೆ ಮಾರೆ. ಹಾ ಹೌದಲ್ಲಾ ನಾನ್ ಹೇಳ್ಬೋದಿತ್ತು. ಹ್ಮ್ ನಂಗೆ ಗೊತ್ತಿರ್ಲಿಲ್ಲ ಅಲ್ಲ ತುಂಬಾ ಸಮಯ ಆಯ್ತಲ್ಲಾ ಸಿಗದೆ ಕೂಡ ನಾವು. ಹ ಹೌದು. ನೀನು ಇವತ್ತೆ ಅಲ್ಲ call ಮಾಡಿದ್ದು? ಹೌದು ಈಗ ಕೆಲಸದಿಂದ ನಿಂಗೆ leave ಯೇ ಸಿಗುದಿಲ್ಲಲ್ಲಾ ಎಂತ ಮಾಡುದು. ಅಲ ಹೌದು ಬಾ ಸೇರುವ ಹೌದು ಎರಡು ದಿವಸ ಬಿಟ್ಟು ಬಾ ಸೇರುವ ಒಟ್ಟಿಗೆ ಹೋಗುವ. ನೀನು ಯಾವಾಗ free ಇದ್ದಿಯಂತಾ ಹೇಳ್ತಿಯ ನಂಗೆ? ನಾನ್ ಅವತ್ತೆ ಬರ್ತೇನೆ ನಿನ್ನ ಜೊತೆ, ಹೋಗೋಣ ನಾವಿಬ್ಬರು. ನಾನು ಎರಡು ದಿವ್ಸ ಬಿಟ್ಟು free ಇದ್ದೇನೆ ಆವತ್ತು ಒಟ್ಟಿಗೆ ಐದು ಗಂಟೆಗೆ. ಹೌದಾ ಐದು ಗಂಟೆಗಲ್ಲಾ ನಾನ್ ಕೂಡ ಅವತ್ತೆ ಬರ್ತೇನೆ ಹಾಗಿದ್ರೆ.

ಹಾ ಸರಿ ಏನಾದ್ರು extra ಏನಾದ್ರು ತಗೊಂಡು ಬರ್ಲಿಕ್ಕೆ ಉಂಟಾ gym ಗೆ, ಇಲ್ಲಲ್ಲಾ? Gym ಎಂತ ಇಲ್ಲ ನೀನ್ ಬರುವಾಗ track pant ಮತ್ತೆ ಬಟ್ಟೆ .

ಹೌದಾ ಹಾಗಿದ್ರೆ ನಾನ್ ಕೂಡ ಬರ್ತೇನೆ ಒಳ್ಳೆ gym ಅಲ್ಲ, ನೀನು ಹೇಳುದು ನೋಡಿದ್ರೆ ಒಳ್ಳೇದ್ ಕಾಣ್ತದೆ. ಹೌದು ಒಳ್ಳೇದು gym ಇಲ್ಲೆ ಹತ್ತಿರದಲ್ಲಿ ಅಲ್ಲಾ ಇರುದು.

ಹ ಆಯ್ತು ಹಾಗಾದ್ರೆ ನೋಡ್ತೇನೆ ನಂಗೊಂದು ಇಲ್ಲಿ urgent ಕೆಲಸ ಬಂತು ಆಯ್ತಾ, ಮತ್ತೆ call ಮಾಡ್ತೇನೆ ನಿಂಗೆ. ಹಾ ಮತ್ತೆ call ಮಾಡ್ತೇನೆ ಆಯ್ತಾ ಸರಿ ಇಡ್ತೇನೆ bye bye.

ನಾನೂ work ಅಲ್ಲಿ ಇದ್ದೇನೆ. ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಹ ನಾನ್ಸ ಚೆನ್ನಾಗಿದ್ದೇನೆ.

ನಮ್ಗೆ ಇವತ್ತು ಇಡ್ಲಿ ಇತ್ತು. ಹ ಹಾಗೆ ಹಾ ಸರಿ.. ಮತ್ತೆ ಸಿಂಚನಾ ಅವರೇ high school ಎಲ್ಲ ಎಲ್ಲಿ ಮಾಡಿದ್ರಿ ನೀವು? ನಾನು high school ಪುತ್ತೂರಲ್ಲಿ ಮಾಡಿದ್ದು. St, Victors Girls High School ಅಂತ . ನೀವು ಎಲ್ಲಿ ಮಾಡಿದ್ದು? ನಾನು ನಮ್ಮ ಊರಲ್ಲೇ, ಮಾಣಿ ಹತ್ರ.

ಹ ಹ್ಮ್. ಎಷ್ಟು ಸಮಯ ಆಯ್ತು? ನೀವಿವಾಗ ಎಂತ ಮಾಡ್ತಾ ಇದ್ದೀರಾ?

ಹೌದಾ? ನಾನೂ ನಂದು education ಆಯ್ತು. ನಾನೀಗ job ಅಲ್ಲಿ ಇದ್ದೇನೆ.

ನಾನು Medical Physics ಅಲ್ಲೆ ನಾನು M.sc Medical Physics ಮಾಡಿದ್ದು.

ಹಾಗೆ ಈವಾಗ job ಸಿಕ್ಕಿ ಒಂದು ವರ್ಷ ಆಯ್ತು ಅಷ್ಟೆ.

ಹಾ. ನಿಮ್ಮ school life ಎಲ್ಲ ಹೇಗಿತ್ತು?

ಆವಾಗ ತುಂಬಾ ಚಂದ ಇತ್ತು. Actually ಹೇಳ್ಬೇಕಂದ್ರೆ ಮೊನ್ನೆ ಮೊನ್ನೆ ನಾವು ಮತ್ತೆ ಹೋಗಿ ಬಂದ್ವಿ. ನಮ್ದು school day ಇತ್ತು. ಹೌದಾ? ನೀವು, high school? . ಹ ಅಲ್ಲೆ ಮಾಡಿದ್ದು, ಮಾಣಿಯಲ್ಲೆ. ಹ ಹೌದು high school, school day ಇತ್ತು.

ನಮ್ಮದ್ ನನ್ನದು high school ಆಗಿ ಹತ್ತು ವರ್ಷ ಆಗಿದೆ.

ಹಾಗೇ ನಾವೆಲ್ಲಾ ಸೇರಿ ಒಂದು group ಮಾಡಿ.

ನಮ್ಮತ್ರ ಆವಗೆಂತ WhatsApp ಎಲ್ಲ ಇರ್ಲಿಲ್ಲ ಅಲ್ಲ.

ನಾವೆ ಒಂದು group ಮಾಡಿ. ಎಲ್ಲ join ಆಗಿ ಹೋಗಿದ್ವಿ.

ಹಾಗೆ ಅದೆ, ಒಂದು get together ತರ ಆಯ್ತು ಒಂದು. ವಾಹ್ ಹಾ ಹಾಗೆ. ನೀವುಸ ಒಂದು plan ಮಾಡಿ ಹಾಗೆ ಹ ಅದೆ ಹಾಗೆ ಮಾಡ್ಬೇಕಿತ್ತು but ಎಲ್ಲರು ಅವರವರ ಕೆಲಸದಲ್ಲಿ busy ಯಾಗಿರ್ತಾರೆ. ಯಾರು ಕೂಡ ಸಿಗುದಿಲ್ಲ. ಆ ನಾವು tenth ಮಾಡಿಕೂಡ್ಲೆ phone ಅಷ್ಟು use ಇರ್ಲಿಲ್ಲ, ಹಾಗಾಗಿ ಅವರ numbers ಸಿಗ್ತಿಲ್ಲ. ಹಾಗಾಗಿ ಎಲ್ಲ ಬೇರೆ ಬೇರೆ ಕಡೆ ಅವರವರದ್ದೆ ಕೆಲಸದಲ್ಲಿ busy ಆಗಿದ್ದಾರೆ .

School life ತುಂಬ ಚೆನ್ನಾಗಿತ್ತು college life ಗಿಂತ ಹೌದು. ಅದೆ. ನಂಗೆಸ ಹಾಗೆ ಆಯ್ತು, high school ಬಿಟ್ಟಾದ್ಮೇಲೆ.

High school ಯೆ life , high school better ಇತ್ತು college ಗಿಂತ.

ಮತ್ತೆ ನಿಮ್ಮ high school ಅಲ್ಲಿ programs ಎಲ್ಲ ಮಾಡ್ತಿದ್ರಾ?

ಹ ನಮ್ ನಾವೀಸಲ program ಕೊಡ್ಲಿಕ್ಕೆ ಆಗ್ಲಿಲ್ಲ.

ನಾವು ಎಂತ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಸೇರೀ ಒಂದು ಎರಡು ದಿವಸದ ಮುಂಚೆ ನಾವು ಒಂದು ನಮ್ಗೆ ಗೊತ್ತಿದ್ದ contact ಇಡ್ಕೊಂಡು group ಮಾಡಿದ್ವಿ.

ಅವರು ಕೇಳಿ ಕೇಳಿ ಎಲ್ಲರನ್ನ add ಮಾಡಿ ಮಾಡಿ ಮಾಡಿ, ನಮ್ಮ class ಅಲ್ಲಿ ಒಂದು hundred ಇದ್ರು.

ನಲ್ವತ್ತು ಜನ ಸಿಕ್ಕಿದ್ದಾರೆ ಅಸ್ಟೊತ್ತಿಗೆ.

ಹಾ ಮತ್ತೆ ಸ್ವಲ್ಪ ಹಣ collect ಮಾಡಿ ಒಂದು ಹೀಗೆ ಚಿಕ್ಕದೆಂತಾದ್ರು ಕೊಡುವ gift ಅಂತೇಳಿ .

ಹಾ. ಅವರು ಹೇಳ್ತಿದ್ರು ಈವಾಗ ತುಂಬಾ change ಆಗಿದೆ ಅಂತ. ನಾವಿರುವಾಗ ಎಲ್ಲ ಇದ್ದ ಹಾಗೆ ಈಗ ಇಲ್ಲ. ಮತ್ತೆ ನಾವು ಆವಾಗ ಕೊಡ್ ಅಂದ್ರೆ ನಮ್ಮ program ಒಂದು team ಅಂತ ಇದ್ರೆ, ಒಂದು dance group ಅಂತ ಇದ್ರೆ. ಅದ್ ಹೇಗಿತ್ತು ಹಾಗೆ ಈವಾಗ ಸಿಗ್ತಾ ಇಲ್ಲ ಮಕ್ಕಳು. ಅವರು ಅಂದ್ರೆ ಅವರದ್ದು ಎಲ್ಲಸ ಒಂದು ಆ ಮನಸ್ಥಿತಿಯೆ full change ಆಗಿದೆ ಈವಾಗ.

ನಮ್ಮ high school full change ಆಗಿದೆ ಅಂದ್ರೆ ನಾವು ಇರ್ಬೇಕಾದ್ರೆ ಅದು ಇದ್ದ buildings ಎಲ್ಲ ತೆಗ್ದಿದ್ದಾರೆ. full different ಆಗಿದೆ. ಆಮೇಲೆ, ಮೊನ್ನೆ ಮೊನ್ನೆ ಅಷ್ಟೆ school day ಆಯ್ತು. ನಾವು ಹೋಗ್ಲಿಕ್ಕಾಗ್ಲಿಲ್ಲ ನಮ್ಗೆ college ಅಲ್ಲಿ exam ಇತ್ತು , so ಹೋಗ್ಲಿಕ್ಕಾಗ್ಲಿಲ್ಲ. But ಹೋದವರೆಲ್ಲಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು. ನನ್ನ ಒಬ್ಳು friend ಈವಾಗ ಕೂಡ ಇದ್ದಾಳೆ contact ಅಲ್ಲಿ. ಅವಳು ಹೋಗಿದ್ಲು ಅವಳು full enjoy ಮಾಡಿದ್ದಾಳಂತೆ lectures ಎಲ್ಲ ಪುನ, ಆ teachers ಪುನ ಮಾತಾಡಿಸ್ಕೊಂಡು ಬರ್ತಾರಂತೆ ಅವರಿಗೆ ನಮ್ಮನ್ನಿನ್ನು ಕೂಡ ನೆನ್ಪಿದೆ ಅಂತ ಹೇಳಿದ್ ಅಂತೇ ನಮ್ಮ class best class ಅಂತ ಹೇಳಿದ್ರಂತೆ. So ಆ memories ಎಲ್ಲ ತುಂಬಾ ಇತ್ತು high school ಇದ್ದು. ಹ ಹೌದು. ಅವರಿಗೆ ನೆನ್ಪಿರ್ತದೆ. ನಾವನ್ಕೊಳ್ತೇವೆ ನೆನ್ಪಿಲ್ಲ ಅಂತ, ಅವ್ರಿಗೆ ನೆನ್ಪಿರ್ತದೆ. ಎಲ್ಲಿ ಸಿಕ್ಕಿದ್ರೆ ಕೂಡ ಗುರ್ತಿಸಿ ಮಾತಾಡಿಸ್ತಾರೆ ಈಗ ಕೂಡ. ನನ್ನ ಒಂದ್ನೆ class ಇದ್ದು ಒಂದ್ನೆ class ನ ma’am ಒಬ್ರು ಇದ್ರು. ಅವರೂ ಅವರ್ ಕೂಡಾ ಪುತ್ತೂರವರೆ, ನಾವ್ ಹೀಗೆ bus stand ಎಲ್ಲಾದ್ರೂ ಸಿಕ್ಕಿದ್ರೆ, ನಮ್ಮ ಹೆಗಲ ಮೇಲೆ ಎಲ್ಲ ಕೈ ಹಾಕೊಂಡೆಲ್ಲ ಮಾತಾಡ್ತಾರೆ. ಅಷ್ಟು ಕೂಡಾ ಪ್ರೀತಿ ತೋರಿಸ್ತಾರೆ ಆ teachers ಗಳು.

ಹೌದು ಆವಾಗದವರಿಗೆ ನೆನ್ಪಿರುದು ಯಾಕೆಂತ ಹೇಳಿದ್ರೆ ಇವಾಗ ಅವರು ಅವರಿಗೆ ಗೊತ್ತಾಗ್ತ ಉಂಟು ನಾವು ಕೇಳ್ತಿದ್ದ ರೀತಿಯೆ ಬೇರೆ. ಈವಾಗ ಅವರಿಗೆ ಮಕ್ಲಿಗೆ ಬೈದ್ರು ಅವರು care ಮಾಡುದಿಲ್ಲ. ಹೌದು. ಇವತ್ತಿನ ಮಕ್ಕಳೆ ಬೇರೆ, ಹಾ. ನಾವಿರ್ಬೇಕಾದ್ರೆ ಇದ್ದ ಮನಸ್ಥಿತಿಯೆ ಬೇರೆ. ನಮ್ಗೆ ಹೊಡಿತಿದ್ರು ನಾವು ಏನು ಮಾಡ್ತ್ ಮಾತಾಡ್ತಿರ್ಲಿಲ್ಲ.